ಸೊ ಏನಂದ್ರೆ ಇಲ್ಲಿ ಮಸ್ಕೊ ಒಂದು ಉಂಟು ಇಲ್ಲಿ ಎಲ್ಲಾ ಟೋಪಿ ಹಾಕೊಂಡು ಮುಸಲ್ಮಾನರು ಕೂತುಕೊಂಡಿದ್ದಾರೆ.

ಅಲ್ಲಿ ಒಂದು ದೊಡ್ಡ ಗಡಿಯಾರ ಒಂದು ಕ್ಲಾಕ್ ಇರ್ತಾದ್ದೆ.

ಹಾಲಿಗೆ ಡೆಕೋರೇಷನ್ ಮಾಡ್ತಾರೆ. ಹೂವಿಗಳಿಂದ ಮತ್ತೆ ಕಲ್ಕಲರ್ --

ಆ- ಈ ಪ್ಯಾಕೆಟ್ಸ್ ಗಳು ಸ್ವೀಟ್ ಗಳು ಎಲ್ಲಾ ಐಟಂ ಸಿಗುತ್ತದೆ.

ದೀಪಾವಳಿ ಬಂತೆಂದ್ರೆ ಈ ದೀಪಗಳದ್ದೆ ಒಂದು ವ್ಯಾಪಾರ ಜಾಸ್ತಿ ಆಗ್ತದೆ.

ಅಂತ ಇಲ್ಲಿ ಒಂದು ಅಂಗಡಿ ಒಂದು ಶಾಪ್ ತರಹ ಉಂಟು ಅಲ್ಲಿ ತುಂಬ ನಮೂನೆಯ ದೀಪಗಳನ್ನ ಮಣ್ಣಿನ ದೀಪಗಳನ್ನ ಇಟ್ಟಿದ್ದಾರೆ .

ಊಂ ಒಂದು ಬೆದರಿಕೆ ಹಾಕುತ್ತಾರೆ. ಹಾಗೆ ಮೇಲೆ ಕೂತ್ಕೊಳ್ತಾರೆ.

ಒಂದು ಲೋನ್ ಇಂದ ಒಂದು ಇದ್ರತರ ಮಾಡಿದರೆ ಚಂದವಾಗಿ ಮತ್ತೆ ಇಲ್ಲಿ ಹಸಿರುಹಸಿರು ಕಾಣ್ತದೆ.